ಆರ್.ಸಿ.ಸಿ. ಹಾಕಕ್ ಎಲ್ಲಾನೆ ಕಾಂಕ್ ಕಾಂಕ್ರೀಟ್ ಹಾಕೋಕೆ ಇಸ್ ಬೆಡ್ಡು ಆಮೇಲ್ ಬೆಡ್ಡಲ್ಲ ಈದ್ ಯಾವುದು ಇದು ಕಬ್ಬಿಣ ಕಟ್ಟಿದ್ದಾರೆ ಬೆಡ್ಡ ಹಾಕಾಕೆ ಇನ್ನೇನು ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲಾ ಎಲೆಕ್ಟ್ರಿಷನ್ ಅವರದು ಮುಗ್ದಯಿತೇ ಬಿಮ್ ಹಾಕೋಕೆ ಎಲ್ಲಾ ರೆಡಿ ಮಾಡ್ಕಂಡಿದ್ದಾರೆ.

ಅದೇ ಮಾಮೂಲಿ ಇತರ ನವಿಲು ಹಾಕೋದು ಕಾಮನಬಿಲ್ಲು ಹಾಕೋದು.

ಹೂವ ಎಳೆ ಬಿಡುವುದು ಈ ತರ ಎಲ್ಲಾ ಈಗ ಒಂದು ಹೊಸ ಟ್ರೆಂಡ್ . ಈಗ ಮದುವೆ ಫಂಕ್ಷನ್ ಗಳಲ್ಲಿ ಇತರ ಹಾಕ್ಬಿಟ್ಟರೆ ಏನಪ್ಪಾ ಅಂದ್ರೆ ಇವನೇ ದೊಡ್ಡ ಶ್ರೀಮಂತ ಇವನತ್ರ ದುಡ್ಡಿದೆ ಇತರ ಎಲ್ಲ ಮೈಂಡ್ ಸೆಟ್ ಜನಗಳು.

ಯಾರು ಇಲ್ಲಿ ಐರನ್ ಮಾಡ್ತಿರೋದು ಐರನ್ ಶಾಪ್ ಅಲ್ಲ ಯಾವುದೋ ಗಾರ್ಮೆಂಟ್ ಅನ್ಸುತ್ತೆ ನೋಡ್ತಾ ಇದ್ರೆ ಐರನ್ ಬಾಕ್ಸ್ ಮತ್ತೆ ಮಿಷಿನರಿ ಐಟಮ್ಸ್ ನೋಡ್ತಾ ಇದ್ರೆ ಗಾರ್ಮೆಂಟ್ಸೇ ಇರ್ಬೇಕು ಅನ್ಸುತ್ತೆ ಇದು ಯಾವುದು.

ಹೋಳಿಗೆನಾ ಅಂತ ಇದು ಹೋಳಿಗೆ ಅಲ್ಲ ತಾಲಿಪಟ್ಟ್ ಅಂತಾರಲ್ಲ ಅದ್ ಇರಬೇಕು ಇದು ತಾಲಿಪಟ್ಟ್ ಹೋಳಿಗೆ ಅಲ್ಲ ಬಿಸಿ ಬಿಸಿ ಚೆನ್ನಾಗಿರುತ್ತೆ ತಿನ್ನೋಕೆ ಬಾಯಲ್ಲಿ ನೀರ್ ಬರುತ್ತೆ ತಾಲಿಪಟ್ಟ್ ಚೆನ್ನಾಗಿದೆ.